ಒಬ್ಬ ಆಟ ಆಡ್ತಾ ಇದ್ದಾರೆ ಅಂಪೇರ್ ಕಾಣಿಸ್ತಾಇದ್ದಾರೆ ಎಲ್ಲ ಜನಗಳು ಕೂತ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲೋ ಕಲರ್ ಕಾಣಿಸ್ತಾ ಇದೆ ಬ್ಲೂ ಕಲರ್ ಕಾಣ್.

ಮೋಸ್ಟ್ಲಿ ಇದು ಕ್ರಿಸ್ಮಸ್ ಇದು ಆಗಿರೋದ್ರಿಂದ ಕ್ರಿಸ್ಮಸ್ ಟ್ರೀ ಗಳೆಲ್ಲ ಡೆಕೋರೇಷನ್ ಮಾಡಿದೆ --

ಇದು ರೋಡ್ ಸೈಡ್ ಇರ್ತಕ್ಕಂತ ಒಂದು ಗಾಡಿ ಅಂಗಡಿ. ಈ ಅಂಗಡಿಲಿ ಅಲ್ಲಿ ಸ್ಯಾನಿಟೈಝೆರ್ ಇದೆ. ಆಮೇಲೆ ವಾಟರ್ ಬಾಟಲ್ ಇದೆ ಸಾಸ್ಗಳ ಡಬ್ಬಿ ಕಾಣಿಸತ್ತಾಯಿದೆ.

ಅನೇಕ ಜನ ನಿಂತುಕೊಂಡು ಟೀ ಕುಡಿತ್ತಿದ್ದಾರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ಅಲ್ಲೇ ನಿ ಒಂದು ನೀಲಿ ಕಲರ್ ನೀರಿಂದ ಇದಿದೇ ಒಬ್ಬ ವ್ಯಕ್ತಿ ಎಲ್ಲಾರಗೂ ಚಾ ಕೊಡ್ತಾ ಇದ್ದಾನೆ.